ಇದನ್ನು ಒಬ್ಬ ಮನುಷ್ಯನು ರಿಪೇರಿ ಮಾಡುತ್ತಿದ್ದಾನೆ.

ಇಲ್ಲಿ ಸುತ್ತ ಮುತ್ತಲೂ ಹಲವಾರು ಗಿಡ ಮರಗಳಿವೆ.

ಮತ್ತು ಇಲ್ಲಿ ಹಲವಾರು ಪುಗ್ಗಗಳಿಂದ ಅಲಂಕಾರ ಮಾಡಿದ್ದಾರೆ.

ಇಲ್ಲಿ ಹಲವಾರು ರೀತಿಯ ಪುಸ್ತಕಗಳು ಸಿಗುತ್ತವೆ.

ಇಲ್ಲಿ ಹಾ ಹೆಣ್ಣು ಮಕ್ಕಳ ಅಲಂಕಾರದ ವಸ್ತುಗಳು ಸಿಗುತ್ತವೆ.

ಮತ್ತು ಇದರ ಪಕ್ಕದಲಿ ಇಬ್ಬರು ಮನುಷ್ಯರು ಎರಡು ಚಕ್ರದ ವಾಹನದ ಮೇಲೆ ಹೋಗುತ್ತಿದ್ದಾರೆ.

ಮತ್ತು ಇದರ ಸುತ್ತಮುತ್ತಲು ಕಾಂಪೌಂಡ್ ಅನ್ನು ಕಟ್ಟಿದ್ದಾರೆ.

ಮತ್ತು ಅದರ ಮೇಲೆ ಹಲವಾರು ಲಾರಿಗಳು ಓಡಾಡುತ್ತಿದ್ದಾರೆ.

ಮತ್ತೆ ಇದರ ಹೆಸರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂಬುದು--

ಮತ್ತು ಅದರ ಪಕ್ಕದಲ್ಲಿ ಒಂದು ಚಿಕ್ಕ ಗುಡಿಸಲು ಇದೆ.

ಮತ್ತು ಇಲ್ಲಿ ಒಂದು ಆಟೋ ರಿಕ್ಷಾವಿದೆ.

ಮತ್ತು ಇಲ್ಲಿ ಹಲವಾರು ರೀತಿಯ ದೇವರ ಅವರ ದೇವರ ಫೋಟೋ ಗಳಿವೆ.

ಮತ್ತು ಇಬ್ಬರು ಮನುಷ್ಯರು ಅವುಗಳನ್ನು ಕೀಳುತ್ತಿದ್ದಾರೆ.

ಮತ್ತು ಇಲ್ಲಿ ಕೆಂಪು ಬಣ್ಣದ ಕುರ್ಚಿಗಳು ಇವೆ.

ಮತ್ತು ಇಲ್ಲಿ ಒಬ್ಬಳು ಮುಸ್ಲಿಂ ಹೆಣ್ಣು ಮಗಳು ಇದ್ದಾಳೆ.

ಒಂದು ಕುರ್ಚಿಯ ಮೇಲೆ ಇಬ್ಬರು ಜನ ಕುಂತಿದ್ದಾರೆ.

ಮತ್ತು ಇಲ್ಲಿ ಭಾಗ್ಯವಂತಿ ದೇವಿಯ ಫೋಟೋ ವನ್ನು ಹಲಗೆ ಮೇಲೆ ಹಾಕಿದ್ದಾರೆ.

ಇಲ್ಲಿ ಹಲವಾರು ರೀತಿಯ ಚಿಕ್ಕ ಚಿಕ್ಕ ದೇವಾಲಯಗಳಿವೆ.

ಮತ್ತು ಇದರ ಒಳಗಡೆ ಹೋಗಲು ಮೆಟ್ಟಿಲುಗಳಿವೆ.

ಮತ್ತು ಇದರ ಒಳಗಡೆ ಹಲವಾರು ರೀತಿಯ ವಸ್ತುಗಳಿವೆ.

ಮತ್ತೆ ಇಲ್ಲಿ ಒಂದು ಕಂಬವನ್ನು ಕಟ್ಟಿದ್ದಾರೆ.